ಒಬ್ಬ ಯುವಕ ಕಾಣಿಸ್ತಿದ್ದಾನೆ ಆತ ಬನಿಯನ್ ಅನ್ನು ಧರಿಸಿದ್ದಾರೆ.

ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ನ ಎದುರುಗಡೆ ವಿದ್ಯುತ್ ಕಂಬಗಳು ಕಾಣಿಸ್ತಿದೆ.

ಮತ್ತು ಬಿಲ್ಡಿಂಗ್ ನ ಇನ್ನೊಂದು ಭಾಗದಲ್ಲಿ ಕಾರ್ ಗಳನ್ನು ಪಾರ್ಕ್ ಮಾಡಿದ್ದಾರೆ.

ಒಂದು ರಸ್ತೆ ಕಾಣಿಸ್ತಿದೆ ರಸ್ತೆಯಲ್ಲಿ ಎರಡು ಕಾರುಗಳು ಕಾಣಿಸ್ತಿದೆ.

ಬಲ್ಬ್ ಗಳು ಕಾಣಿಸ್ತಿದೆ ಎರಡು ಫ್ಯಾನ್ ಗಳು ಕಾಣಿಸ್ತಿದೆ.

ನಾಮ ಫಲಕವನ್ನು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಮತ್ತು ಸ್ಟೇಜ್ ನ ಬಣ್ಣ ಹಸಿರು ಬಣ್ಣದಲ್ಲಿದೆ

ಮತ್ತು ಫಿಟ್ನೆಸ್ ಸೆಂಟರ್ ಕಟ್ಟಡದ ಎಡಭಾಗದಲ್ಲಿ ಇನ್ನೊಂದು ಪಿಂಕ್ ಬಣ್ಣದ ಕಟ್ಟಡ ಕೂಡ ಕಾಣಿಸ್ತಾ ಇದೆ.

ಬೇಕರಿ ಯ ಒಳಗಡೆ ಹಲವಾರು ಕೇಕ್ ಗಳ ಉತ್ಪನ್ನಗಳು ಕಾಣಿಸ್ತಾ ಇದೆ.

ಮತ್ತು ಒಂದು ಮಗು ಕೂಡ ಕಾನಸ್ತಾ ಇದೆ.

ಇದು ಥೇಟರ್ ಒಳಭಾಗ ಕಾಣಸ್ತಾ ಇದೆ.

ಸ್ಟೇಜ್ ನ ಎದುರುಗಡೆ ಕಂಬಿಗಳು ಕಾಣಿಸ್ತಾಯಿದೆ.

ಮತ್ತು ಗೋಡೆಯ ಮೇಲೆ ಎರಡು ಸೂಚನಪಾಲಕ ಕೂಡ ಕಾಣಿಸ್ತಾ ಇದೆ.

ನೆಲದ ಮೇಲೆ ಹೊದಿಕೆ ಕೂಡ ಕಾಣಿಸ್ತಾ ಇದೆ.

ಗೋಡೆಯ ಮೇಲೆ ಕಲಾಕೃತಿಗಳು ಕೂಡ ಕಾಣಿಸ್ತಾ ಇದೆ.

ಹಲವಾರು ಬಲ್ಬ್ ಗಳು ಕಾಣುಸ್ತಾ ಇದಾವೆ.

ಮತ್ತು ನದಿಯ ದಡದಲ್ಲಿ ಮನುಷ್ಯರು ನಿಂತುಕೊಂಡಿರುದನ್ನು ನೋಡಬಹುದು.

ಮೇಲ್ಬಾಗದಲ್ಲಿ ದೀಪದ ವ್ಯವಸ್ತೆ ಕೂಡ ಕಾಣಸ್ತಾ ಇದೆ.